ಒಂದು ಕಾರ್ ಕಾಣಿಸುತ್ತದೆ ಅದನ್ನು ವಿವಿಧ ರೀತಿಯಾದಂತ ಹೂವುಗಳಿಂದ ಅಲಂಕರಿಸಿದ್ದಾರೆ.

ಅದರ ಹಿಂದುಗಡೆ ಕೆಲವು ಜನರು ಕಾಣಿಸುತ್ತಿದ್ದಾರೆ ಇನ್ಫಾಸ್ಟ್ರಕ್ಚರ್ ಕಾಣಿಸುತ್ತಿದೆ ವಿವಿಧ ರೀತಿಯಲ್ಲಿ.

ಹಾಗೆ ಒಬ್ಬ ಮನುಷ್ಯನು ಕೂಡ ಕಾಣಿಸುತ್ತಿದ್ದಾನೆ.

ಈ ಚಿತ್ರದಲ್ಲಿ ಮೂರು ಆಟೋಗಳು ತ್ರಿಚಕ್ರದ ವಾಹನಗಳು ಕಾಣಿಸುತ್ತಿದ್ದವೆ.

ಒಬ್ಬ ವ್ಯಕ್ತಿ ಒಂದು ಆಟೋ ನಲ್ಲಿ ಕುಂತಿದ್ದಾನೆ ಇನ್ನೊಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಹಾಗೆ ಇದು ಬ್ಯಾನರ್ ನಲ್ಲಿ ನ್ಯೂ ಚಾಯ್ಸ್ ಕೆಫೆ ಎನ್ನುವಂತದ್ದು ಬರ್ದಿದ್ದಾರೆ ಹಾಗೆ ಕೆಲವು ಬ್ಯಾನರ್ಗಳು ಅಂಟಿಸಿದ್ದಾರೆ ತಗಡುಗಳಿದ್ದಾವೇ.

ವಿವಿಧ ರೀತಿಯ ಅಲಮಾರಿಗಳಲ್ಲಿ ವಿವಿಧ ಪುಸ್ತಕಗಳನ್ನು ಇಟ್ಟಿಸಿದ್ದಾರೆ.

ಫೆವಿಕಲ್ಸ್ ಬುಕ್ಸ್ ವಿವಿಧ ರೀತಿ ಅಂತಹ ಬುಕ್ ಗಳು ಕೂಡ ಕಾಣಿಸುತಿದ್ದಾವೆ.

ಇದು ಒಂದು ಅಲ್ಲಿನ ದವಾಖಾನೆ ಕಮಶೆಟ್ಟಿ ಡೆಂಟಲ್ ಕೇರ್ .